ನಮ್ಮನೆಲ್ಲಿ ದೋಸೆ ಮಾಡತವೇ ಆದ್ರೆ ಮಸಾಲ ದೋಸೆ ಮಾಡತೀವಿ ಆದ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲಾ ಆದ್ರೆ ಹೋಟೆಲ್ ನಲ್ಲಿ ತುಂಬಾ ಇಷ್ಟಪಡತ್ತಾರೆ ಅದ್ ಒಂದ್ ರೇಟ್ ಕೇಳುದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಿಂಗೇ ಹೇಳ್ತ್ತಾರೆ.

ಮ್ ಶಿಮೊಗ್ಗದಲ್ಲಿ ಮೀನ್ ಮಾರ್ಕೆಟ್ ಇದೆ ಆದ್ರೆ ಬಾನುವಾರ ತುಂಬಾ ತುಂಬಾ ನಡೆಯುತ್ತದೆ ಅದು ಇದು ನೋಡಕ್ಕೆ ತುಂಬಾ ಮೀನುಗಳು ಬರುತ್ತವೆ ಅದದ ತರಲೇ ಅಹ್ ಬಂಗಡೆ --.

ಎಲ್ಲಾ ಇದೆ ಆದರೆ ಫ್ರೆಶ್ಯು ಸಿಗುತ್ತೆ ಅದು ರೇಟು ತುಂಬಾ ಹೇಳ್ತಾರೆ ಇದು ಇನ್ನೂರು ಮುನ್ನೂರು ರೂಪಾಯಿ ರೇಟ್ ಹೇಳ್ತಾರೆ ಅದು ನೋಡಕ್ಕೆ ತುಂಬಾ ಚನ್ನಗಿರುತ್ತೆ ಮದುವೆ ಮನೇಲಿ --